ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಕ್ರಿಕೆಟ್ ಆಡುವ ಸ್ಥಳವಾಗಿದ್ದು ಇಬ್ಬರು ವ್ಯಕ್ತಿಗಳು ಕ್ರಿಕೆಟ್ ಆಡುತ್ತಾ ಇದ್ದಾರೆ.

ಇಲ್ಲಿ ಸ್ಕ್ಯಾನ್ ಮಾಡುವ ವಸ್ತುಗಳು ಇವೆ.

ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಜೆ_ಸಿ_ಪಿ .

ಆ ವಿಶಾಲವಾದ ಮೈದಾನವಿದೆ ಅದರ ಮಧ್ಯದಲ್ಲಿ ಒಂದು ಆ ಬೋರ್ವೆಲ್ ಇದೆ.

ಹಲವಾರು ವ್ಯಕ್ತಿಗಳು ಕೆಲಸ ಮಾಡುತ್ತ ನಿಂತುಕೊಂಡಿದ್ದಾರೆ.

ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ಹಲವಾರು ಮರಗಳು ಇದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ಇದು ಒಂದು ಶಾಲೆ ಆಗಿದ್ದು ಶಾಲೆಯ ಅಂಗಳದಲ್ಲಿ ಒಂದು ಕಾರ್ಯಕ್ರಮವು ನಡೆಯುತ್ತಿದೆ.

ಲೈಟಿ ಕೊಂಬ ವಿದೆ ಬ್ಯಾರ್ಲ್ ಇದೆ.

ಕತ್ರಿ ಒಂದ್ ಇದೆ ಪ್ಯಾನ್ ಇದೆ.

ಇಲ್ಲಿ ಲೈಟ್ ಇದೆ ನೀರಿನ ಕ್ಯಾನ್ ಇದೆ